ಕುತ್ಕೊಂಡು ಊಟ ಮಾಡುವುದರಿಂದ ನಮ್ಮ್ ಬಾಡಿ ಒಳಗೆ ನೇರವಾಗಿ ಆಹಾರ ಹೋಗುತ್ತೆ ಅದರಿಂದ ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಊಟದ ಒಂದು ಉಲ್ಬಣ ಜಾಸ್ತಿ ಆಗುತ್ತೆ .

ಇವಾಗ ಕಾಡುಗಳು ಕಾಡುಗಳು ಇದ್ರೇನೆ ಇವತ್ತು ನಾಡು ಕಾಡುಗಳು ಕಾಡುಗಳಿಂದ ತುಂಬಾನೇ ಉಪಯೋಗ ಇದೆ. ಪ್ರಾಣಿ ಪಶು ಪಕ್ಷಿಗಳು ಅಷ್ಟೇ ಅಲ್ಲ ಮಾನವನಿಗೂ ಅದರಿಂದ ಜೇವನಕ್ಕೆ ಉಪಯೋಗಕ್ಕಾಗಿ ಉಪಯೋಗ ಆಗ್ತಾ ಇದೆ. ಅದನ್ನ ಮನುಷ್ಯ ದುರುಪಯೋಗ ಪಡ್ಸ್ಕೊತಾ ಇದಾನೆ.

ಹಿಂದಿನ ಕಾಲದಲ್ಲಿ ಈವಾಗ ಫೋಟೋ ತೆಗ್ಸ್ಕೊ ಬೇಕಂದ್ರೆ ಸ್ಟುಡಿಯೋಕ್ಕೆ ಹೋಗ್ಬೇಕು ಈಗೇನು ಇಲ್ಲ ಮನೇಲೆ ನಾವು ಮೊಬೈಲ್ ಅಲ್ಲಿ ತೇಗ್ಸ್ಕೊಂಡು ನಾವ ಅದನ್ನ ತೊಳಸ್ಕೊಬಹುದು ಅಷ್ಟೇ ಅಲ್ಲ ನಮಗೆ ಏನ್ ಬೇಕೋ ನಾವು ಮನೇಲೆ ಮೊಬೈಲ್ ನಲ್ಲೆ ಮಾಡ್ಕೋಬಹುದು ಈ ಫೋಟೋ ದ್ ಅವಶ್ಯಕತೇನೇ ಇಲ್ಲ ಆ ರೀತಿ ಆಗಿದೆ ಈಗ.

ದೇವಸ್ಥಾನಕ್ ಆನ್ ಹೋಗ್ಲಿ ಇಲ್ಲ ಫ್ಯಾಂಕ್ಷನ್ ಗೆ ಹೋಗ್ಲಿ ಎಲ್ಲ ಒಂದು ಎನ ಎದ್ಧಕ್ಕೆ ಹೊದ್ರುನು ನಾವು ಒಂದು ಮ್ಯೂಸಿಯಂ ಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ನಾವು ಫೋಟೋ --